ಅದ್ ಇದು ಎಲ್ಲಾರು ಮಂದಿ ಬಂದಿ ನೋಡತ್ತರ್ ನೋಡ್ಲಕ್ಕೆಲ್ಲಾ ಚಲೋ ಅದ್ ಇದು ಟೂರಿಸ್ಟ್ ಪ್ಲೇಸ್ .

ಇದು ಎಸ್.ಬಿ.ಐ. ಬ್ಯಾಂಕ್ ಐತಿ. ಇಲ್ಲಿ ಎಲ್ಲಾ ಮಂದಿ ಬಂದಿ --

ಇದು ಒಂದು ಟೂರಿಸ್ಟ್ ಪ್ಲೇಸ್ ಇದು ಇಬ್ರಾಹಿಂ ರೋಚರ್ ಇಲ್ಲಾ ಇದು ಬ್ಯಾರೆದು ಬಟ್ --

ಇದು ಗೋಳಗ್ಗುಮಟ್ ಐತಿ ಇದು ಬಿಜಾಪುರ್ನಲ್ಲಿ ಬರತ್ತಾ ಇದ್ದುದು ಪೋರೆಸ್ .

ಪ್ಲೇಸ್ ಐತಿ ಇದು ಇಲ್ಲಿ ಔಟ್ ಆಫ್ ಕಂಟ್ರಿ ದಿಂದ ಇಂಡಿಯಾ ದಿಂದ ಮತ್ತ್ --

ತರ್ ಯುಬಿಯೋ ಫೋಟೋ ಗಿಟೊ ಎಲ್ಲಾ ಮಾಡಕೋತ್ತರ್ ಸೆಲ್ಫಿ ತೋಕೋತ್ತರ್.

ಮಂದಿಗಳು ಬರತರ್ ನೋಡತರ್ ಈ ಫಕ್ಷನ್ ನಲ್ಲಿ. ಈ ಸ್ಟೇಜ್ ನಲ್ಲಿ ಮಂದಿಗೊಳ --

ವಾಹನಗಳು ಫೋರ್ ವೀಲರ್ ಟೂ ವೀಲರ್ ಎಲ್ಲಾ ಬಂದಿ ಈ ಪ್ಲೇಸ್ ನಲ್ಲಿ ಬಂದಿ.

ಚಿಲ್ದ್ರೆನ್ಸ್ ಬಂದಿ ಇದ್ರ ಮ್ಯಾಗ್ ಕುಂದ್ರತರ. ಕುತ್ತಿ ಬಹಳ್ --

ಇದು ಒಂದು ರೋಡ್ ಐತಿ ಈ ರೋಡ್ ಅಲ್ಲಿ ಹಲವು ಗಡಿಗಳು ಬರ್ತಾವ ಹೋಗ್ತಾವ ಮತ್ತು--

ಬಹಳ ಸಾಕಷ್ಟು ಬರತ್ವ್ ಈ ಜಾಗದಲ್ಲಿ ಮತ್ತು ನಾವು ಹೋಗುವಾಗ ಬಹಳ ಎಚ್ಚರಿಕೆದಿಂದ ಹೋಗಬೇಕು.